ಇದೊಂದು ಪಾರ್ಲರ್ ಆಗಿದೆ ಈ ಪಾರ್ಲರ್ ಲ್ಲಿ ತುಂಬಾ ಜನ ಲೇಡೀಸ್ ಮತ್ತೆ ಅವರ ಫೇಸ್ ವಾಶ್ ಮಾಡಿಸುತ್ತಾರೆ.

ಮತ್ತೆ ಈ ಕೆನರಾ ಬ್ಯಾಂಕ್‌ ಎ.ಟಿ.ಎಂ. ಇರುವುದರಿಂದ ಫಾಸ್ಟ್‌ ಆಗಿ ಅಮೌಂಟ್ ಕೂಡ ಡ್ರಾ ಆಗುತ್ತೆ ತುಂಬಾ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ.

ಶೋರೂಮ್‌ ಇದು ವರೈಟಿ ವರೈಟಿ ಇರುತ್ತಾವೆ ಟಾಟಾ ಮೋಟರ್ಸ್ ನ್ನು ತುಂಬಾ ಜನ ಪರ್ಚೆಸ್ ಮಾಡ್ತಾರೆ ಟಾ.ಟಾ. ಕಂಪನಿ ಒಳ್ಳೆ ಕಂಪನಿ ಕೂಡ.

ಇದು ಬೇಬಿಗೆ ನಾಮಕರಣ ಅಂತ ಕಾಣಿಸುತ್ತಿದೆ ಮತ್ತು ಅಲ್ಲಿ ತುಂಬಾ ಚೆನ್ನಾಗಿ ಡೆಕೋರಟ್ ಕೂಡ ಮಾಡಿದ್ದಾರೆ ಒಂದು ತೊಟ್ಟಿಲ್ ನ್ನು ಇಟ್ಟಿದ್ದಾರೆ ಅಲ್ಲಿ ಜೋಕಾಲಿ ತರ ಫ್ಲವರ್ ಎಲ್ಲ ಡೆಕೋರಟ್ ಮಾಡಿದ್ದಾರೆ ಮದುವೆ ತರ--

ಇಲ್ಲಿ ತುಂಬಾ ಜನ ಪ್ರೇಯರ್ ಮಾಡೋಕ್ಕೆ ಮಾರ್ನಿಂಗ್ ಕೂಡ ಬರುತ್ತಾರೆ ಇವಿನಿಂಗ್ ಕೂಡ ಬರುತ್ತಾರೆ ಸಂಡೆ ಸ್ಪೆಷಲ್ ಆಗಿ ಕೂಡ ಬರುತ್ತಾರೆ.

ಬೈಕ್‌ ಏನ್‌ ಇದೆ ಬೈಕ್‌ ಸ್ಕೂಟಿ ಗ್ಯಾರೇಜ್‌ಗೆ ಸರ್ವಿಸ್‌ ಬರ್ತಾರೆ ತುಂಬಾ ಜನ ಮತ್ತೆ ಅದರಿಂದ ಅವರಿಗೆ ತುಂಬಾ ಹೆಲ್ಪ್‌ಫುಲ್‌ ಆಗುತ್ತೆ.

ಇದು ಒಂದು ಚಾಲೆಜಿಂಗ್‌ ಸ್ಟಾರ್ ದರ್ಶನ್‌ರವರ ಮೂವಿ ತಾರಕ್‌ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಮೂವಿ ಶೋ ಆಗುತ್ತೆ ತುಂಬಾ ಜನ ಬರ್ತಾರೆ ಕೂಡ ತಾರಕ್‌ ಮೂವಿ ನೋಡಕ್ಕೆ ತುಂಬಾ ಎಂಟರ್ಟೈನ್ ಕೊಟ್ಟಿದೆ ಮೂವಿ ತುಂಬಾ ಜನ ಬಂದು ಕೂಡ ಹೋಗಿದ್ದಾರೆ.

ಒಂದು ಬಂಕ್‌ ಬಂಕ್‌ನಿಂದ ತುಂಬಾ ಜನಕ್ಕೆ ತುಂಬಾ ಹೆಲ್ಪ್‌ ಆಗುತ್ತೆ ಕೆಲವು ಟೈಂನಲ್ಲಿ ಬ ಅಹ್ ಪೆಟ್ರೋಲ್ ಇಲ್ಲದೆ ಗಾಡಿ ಕೈ ಕೊಡುತ್ತವೆ.

ಹಾಗಾಗಿ ಟೊಮೆಟೊ ಹಣ್ಣು ಮನೇಲಿ ಎಲ್ಲಾರು ಅಡ್ಗೆ ಬಲಿಸ್ತಾರೆ ಡೈಲಿ ಮಾರ್ನಿಂಗ್ ಇದ್ರಿಂದ ಏನಾದ್ರೂ ಒಂದ್ ಫುಡ್ ಅನ್ನಾ ತಯ್ಯಾರಿ ಮಾಡ್ತಾರೆ.